ಅಯ್ಯಯ್ಯೋ ನೋಡಕ್ಕೆ ಛತ್ರಿ ಕಂಡಗ್ ಅದ. ಕಾರ್ ಕಂಡಗ್ ನಿಂತದ ಇದೆಂತ ಕೌತ್ ಗತಿ ಮಾಡೋ ಅಂತ ಕೆಲಸದೋರ್ ಮಾಡೋ ಅಂತ ಕೆಲ್ಸ್ಗಳ ಆಗ ಆತ್ನ ಅಂತ ಒಳ್ಗ್ ಒಳ್ಗ್ ಹಾಕೋತಿದ್ರು. ಈಗ ಛತ್ರಿ ಕಂಡಾಗ ಬಂದ್ಬಿಟು ಈಗ ಸೊಳ್ಳೆ ಪರ್ದಾ ಕಂಡಾಗ ಅದೇ ಗುಡಿಸಿಲು ಕಂಡಾಗ ಎಳ್ದ್ಬಿಟ್ ಹಾಕೊಂಡು ಅಡಿಲ್ ಮಲ್ಕೊತಾರ ನೋಡಕ್ಕ ಕಾರ್ ಕಂಡಗ್ ನಿಂತದ.

ಕೈಲ್ ಇರದು ಸಮೋಸ ಸಮೋಸ ನೋಡ್ತಿದ್ರೆ ತಿಂದಷ್ಟೇ ರುಚಿ ಆಯ್ತದ. ಇದ್ನ ಬಿಸ್ಬಿಸಿಯಾಗೆ ತಿಂದ್ರೆ ಇನ್ನು ಚಂದ. ಇದ್ರೂ ಒಳಗಡೆ ಆಲೂಗಡ್ಡ ಬಟಾಣಿ ಎಲ್ಲ ತರಕಾರಿ ಹಾಕಿ ಚನ್ನಾಗಿ ಮಾಡಿರ್ತಾರೆ. ಎಡ್ ಕೈಲ್ ಕಾಪಿ ಇಡ್ಕೊಂಡು ಬಲ್ ಕೈಲ್ಲಿ ತಿಂದಿದ್ರೆ ರುಚಿಯೇ ರುಚಿ. ನೀವು ತಿಂದ್ ನೋಡಿ ನಾವು ತಿಂದ್ ಇದೀವಿ.